ಪರಿಣಾಮ ಏನಾಗ್ತದೋ ಗೊತ್ತಿಲ್ಲ ಅದು ಏನು ಬೇಕಾರ ಇದು ಮಾಡಿರ್ತಾರೆ ಆದ್ರೆ ನಮಗೆ ಅದು ಗೊತ್ತಾಗೋದಿಲ್ಲ ಅದು ಸರಿಯಾಗಿ ತಿಂದಾಗ--

ಈ ತರ ನಮಗೆ ತುಂಬಾ ಅನುಕೂಲ ಯಾಕಂದ್ರೆ ಮನೆಯಲ್ಲಿಟ್ಟರೆ ಕಳ್ಳತನ ಆಗುತ್ತೆ ಅಂತ ನಾವು ಇಕ್ಕೋದಿಲ್ಲ ಬ್ಯಾಂಕ್ ನೊಳಗಿಟ್ಟರೆ ಸೆ ಇದು ಕ್ಷೇಮವಾಗಿರ್ತಾವ ನಮ್ಮ ದುಡ್ಡುಗುನು ಇದಾಗಿರ್ತದ ಅಂತ.

ಪ್ರತಿಯೊಂದು ವ್ಯವಸ್ಥೆ ಇದ್ರೆ ಮಾತ್ರ ಅವರು ಬಾಡಿಗೆ ತಗೋತಾರೆ ಇಲ್ಲಾಂದ್ರೆ ತಗೋಳೋದು ಇಲ್ಲ. ದೊಡ್ ದೊಡ್ಡ ಬಿಲ್ಡಿಂಗ್ ನಲ್ಲಿ ಮಾತ್ರ ತಗೋಳ್ತಾರೆ ಸಣ್ಣ್ ಸಣ್ಣ ರೂಮ್ ನಲ್ಲಿ ತಗೋಳೋದಿಲ್ಲ ಯಾಕಂದ್ರೆ ಒಬ್ಬರೋ ಇಬ್ಬರೋ ಇರೋದು--

ಈಗಿನ ಕಾಲದಲ್ಲಿ ನೋಡಿದ್ರೆ ಅಸಲಿ ನಿಮ್ಮದೇ ಸಿಗೋದಿಲ್ಲ ಗಲಾಟೆ ಗ ಏನೇನೋ ಮಾಡ್ತಿರ್ತಾರೆ ಗುಡಿ ಅಂತ ಬರೋದು ನೆಮ್ಮದಿನೇ ಸಿಗೋದಿಲ್ಲ.

ಜಾಸ್ತಿ ಜನ ಆಗ ಬಿಡ್ತಾರೆ ಅವಾಗ ಬಿಸಿಲಲ್ಲಿ ನಿಂದ್ರಕ್ಕೂ ಕಷ್ಟ ಆಗ್ಬಿಡ್ತದೆ ಜನರಿಗೆ.

ಆ ಕರೆಂಟ್ ನ ವಿದ್ಯುತ್ ದೀಪ ಇದ್ರೆ ಮನುಷ್ಯರು ಬದುಕಕ್ಕೂ ಸಾಧ್ಯ.